ಇದು ರೋಡ್ ಕಾಣ್ತಾ ಇದೆ ಮತ್ತೆ ಆಹ್ಹ್ ಥ್ರೀ ಕಾರ್ಸ್ ಒಂದು ಜೀಪ್ ಅಂತ ನಿಂತಿದೆ .

ಆಟೋಸೆಲ್ಲಾ ಟ್ರಾವೆಲ್ ಆಗ್ತಾ ಇದೆ ಬೈಕ್ಸ್ ಎಲ್ಲಾ ಸ್ಟೇ ಆಗಿದೆ ಮೈನ್ ರೋಡ್ ಇದೆ ಅಮಲೇ ಇಲ್ಲೆಲ್ಲಾ ಜನರು ಓಡಾಡ್ತಾ ಇದ್ದಾರೆ.